ಈ ಚಿತ್ರದಲ್ಲಿ ನೋಡುತ್ತಿರುವಂತಹ ಒಂದು ಫ್ಯಾಕ್ಟರಿ -

ಈ ಚಿತ್ರದಲ್ಲಿ ನೋಡುತ್ತಿರುವಂತಹ ಒಂದು ಎ ಎನ್ ಸಿ ಟೆಕ್ನೋಲಾಜೀಸ್ ಎನ್ನುವಂತಹ ಒಂದು ಆಫೀಸ್ --

ಮತ್ತು ಪೋಸ್ಟರ್ಗ ಳನ್ನು ಹಚ್ಚಿರುತ್ತಾರೆ ಬಿರಿಯಾನಿ ಪೋಸ್ಟರ್ ಗಳು.

ಮತ್ತು ಅಲ್ಲಿ ಒಂದು ಗೇಟ್ ಇರುತ್ತದೆ.

ಮತ್ತು ಅಲ್ಲಿ ಒಬ್ಬ ಹುಡುಗ ಜುಬ್ಬ ಪೈಜಾಮ ಹಾಕಿಕೊಂಡು ನಿಂತಿರುತ್ತಾನೆ.

ಈ ರೂಮಲ್ಲಿ ಒಂದಷ್ಟು ಪ್ಲೇಟ್ ಗಳು ಪ್ಲೇಟ್ ಗಳನ್ನು ಇಟ್ಟಿರುತ್ತಾರೆ.

ಮತ್ತು ಅಕಡೆ ಒಂದು ಮೂವರು ಕುಂತಿರುತ್ತಾರೆ.

ಈ ಚಿತ್ರದಲ್ಲಿ ನೋಡುತಿರುವಂತಹ ಒಂದು ಸ್ಪೆಟ್ ಅಂಗಡಿ.

ಈ ಚಿತ್ರದಲ್ಲಿ ನೋಡುತ್ತಿರುವಂತಹ ಒಂದು ನರ್ಸರಿ .

ಮತ್ತು ಈ ನರ್ಸರಿ ಇಲ್ಲಿ ನೀರು ಹಾಯಿಸಲು ಪೈಪ್ ಹಾಕಿರುತ್ತಾರೆ.

ಮತ್ತು ಅಲ್ಲಿ ಮಷೀನ್ ಗಳು ಇರುತ್ತವೆ.

ಮತ್ತೆ ಇನ್ನೊಂದು ಗಾಡಿ ಮೇಲೆ ಕನ್ನಡದಲ್ಲಿ ಶ್ರೀ ಸಿದ್ದಾರೂಢ ಅಂತ ಬರೆದಿರುತ್ತಾರೆ.

ಮತ್ತು ಒಂದು ಗ್ಯಾಸ್ ಇರುತ್ತದೆ ಆ ಗ್ಯಾಸ್ ಮೇಲೆ ಒಂದು ದಬರಿ ಇರುತ್ತದೆ.

ಮತ್ತು ಒಂದು ಸೈಕಲ್ ನಿಂತಿರುತ್ತದೆ ಮತ್ತು ಒಂದು ಗಿಡ --

ಮತ್ತು ಅಲ್ಲಿ ಲೈಟಿಂಗ್ಸ್ ಗಳ ಹಾಕಿರುತ್ತಾರೆ ಮತ್ತು ತಗಡಿನ ಶೆಡ್ ಆಗಿರುತ್ತದೆ ಮತ್ತು ಗಿಡಗಳಿವೆ.

ಈ ಸ್ಕೂಲಲ್ಲಿ ಪಾರ್ಕ್ ಇರುತ್ತದೆ ಮತ್ತು ಅಲ್ಲಲ್ಲಿ ಅಲ್ಲಲ್ಲಿ ರೂಮ್ ಗಳಿವೆ ಮತ್ತು ಜೋಕಾಲಿಯನ್ನು ಹಾಕಿರುತ್ತಾರೆ.

ಮತ್ತು ಮುಂದ್ಗಡೆ ಒಂದು ಸ್ಕೂಟಿ ಒಂದು ಬೈಕ್ ಇರುತ್ತದೆ.

ಮತ್ತು ಮೇಲೆ ನೋಡುತ್ತಿರುವಂತಹ ನೀಲಿ ಆಕಾರದ ಮೊಡ ಕಾಣಿಸು--

ಮತ್ತು ಈ ಫೋಟೋ ವನ್ನು ನೈಟ್ ತೆಗೆಯಲಾಗಿರುತ್ತದೆ.

ಈ ರೆಸ್ಟೋರೆಂಟ್ ಅಲ್ಲಿ ರೂಮ್ ಗಳಿರುತ್ತವೆ.

ಮೇಲೆ ನೋಡುತ್ತಿರುವಂತಹ ಬಿಳಿ ಮತ್ತು ನೀಲಿ ಆಕಾರದ--

ಮತ್ತು ಹಲವಾರು ಗಿಡ ಮರಗಳು ಇರುತ್ತವೆ.

ಆ ಕಾರು ಕೇಸರಿ ಕಲರ್ ಇರ್ತ್ತದೆ.

ಮತ್ತು ಇಲ್ಲಿ ಫ್ಯಾನ್ ಇರುತ್ತದೆ ಮತ್ತು ಲೈಟಿಂಗ್ಸ್ ಗಳು ಇರುತ್ತವೆ.

ಮತ್ತು ಒಂದು ಧ್ವಜದ ಕೊಂಬ ಇದೆ.